ಈ ಚಿತ್ರದಲ್ಲಿ ನಾವು ಪೆಟ್ರೋಲ್ ಬ್ಯಾಂಕ್ ಅನ್ನ ನೋಡಬಹುದು ಇಲ್ಲಿ ಎರಡು ರೀತಿಯ ಒಂದು ಬೋರ್ಡ್ ಹಾಕಲಾಗಿದೆ ಒಂದು ಪೆಟ್ರೋಲ್ ಒಂದು ಡೀಸೆಲ್ .

ಮತ್ತೆ ಇಲ್ಲಿ ಮಹಿಳೆಯರು ಇದನ್ನು ಖರೀದಿ ಸಹ ಮಾಡುತ್ತಿದ್ದಾರೆ.

ಎಲ್ಲಿ ವ್ಯಕ್ತಿಗಳು ಒಂದು ಬ್ಯಾಂಕ್ ಕಾರ್ಯವನ್ನು ಮುಗಿಸಿ ಆಚೆ ಬಂ ಬರತ್ತಿರೋದನ್ನ ನಾವು ನೋಡಬಹುದು .

ಚಿತ್ರದಲ್ಲಿ ನಾವು ವಿವಿಧ ಕರ್ಟನ್ ಗಳನ್ನೂ ಹಾಗು ನೋಡಬಹುದು ಇಲ್ಲಿ ಅಹ್ ಕಿಟಕಿಗೆ ಬಾಗಿಲಿಗೆ ಹಾಕುವಂತ ಪರದೆ ಇದು ತುಂಬಾ ಚೆನ್ನಾಗಿ ಡಿಸೈನ್ ಮಾಡಲಾಗಿದೆ ಮತ್ತೆ ಇಲ್ಲಿ ಎಲ್ಲ ಒಂದು ಕಲರ್ಸ್ ಬಣ್ಣಗಳು ನಾವು ಕಾಣಬಹುದು.

ನಾವು ಒಂದು ವಿಶಾಲವಾದ ಕೆರೆಯನ್ನ ನೋಡಬಹುದು ಇದು ಸೂರ್ಯ ಮುಳಗೋ ಒಂದು ಟೈಮ್ --

ಈ ಚಿತ್ರದಲ್ಲಿ ನಾವು ಒಂದು ಹಣ್ಣಿನ ಮಾರುಕಟ್ಟೆಯನ್ನು ಕಾಣಬಹುದು ಇಲ್ಲಿ ವಿಶಾಲವಾದ ಅಂಗಡಿಗಳಿವೆ ಮತ್ತೆ ಇಲ್ಲಿ ನಾವು ನೋಡಬಹುದು ದಾಳಿಂಬೆ ಹಣ್ಣು ಕಿತ್ತಳೆ ಹಣ್ಣಿದೆ ಬಾಳೆಹಣ್ಣಿನ ಗೊನೆ ಹಾಕಿದ್ದಾರೆ ಮತ್ತೆ ಸೇಬು ಸಹ ಇಲ್ಲಿ ನಾವು ಕಾಣಬಹುದು .

ಯಾರೋ ಒಂದು ಊಟವನ್ನು ಸೇವಿಸುತ್ತಿದ್ದರೆ ಪ್ರಸಾದವನ್ನು ತಗೊಳ್ತಾ ಇದ್ದಾರೆ ಮತ್ತೆ ಇದು ಒಂದು ದೇವಸ್ಥಾನ ಜಾತ್ರೆ ಅನ್ಸುತ್ತೆ.

ಈ ಒಂದು ಹೂವಿನ ಹಾರ ಮಾಡುತ್ತಿದ್ದಾರೆ ಮತ್ತು ಮುಂದೆ ನಾವು ಒಂದು ಬಸ್ಸನ್ನು ನಿಲ್ಲಿರೋಹಂತದನ್ನು ನೋಡಬಹುದು ಇಲ್ಲಿ ಹೂವಿನ ಹಾರ ರೀತಿಯಲ್ಲಿ--

‌ ಇಲ್ಲಿ ಒಂದು ವಿಶಾಲವಾದ ಕಚ್ ಕಚೇರಿ ಈ ಕಚೇರಿಯಲ್ಲಿ ಒಬ್ಬ ವ್ಯಕ್ತಿ ಲೆಕ್ಕಾಚಾರವನ್ನು ಬರೆಯುವುದನ್ನು ನಾವು ನೋಡಬಹುದು ಇಲ್ಲಿ ತುಂಬಾ ಚೆನ್ನಾಗಿ ಟೇಬಲ್ ಚೈರ್ ಫ್ಯಾನ್ ಲೈಟ್ --

ಈ ಚಿತ್ರದಲ್ಲಿ ನಾವು ಒಂದು ರೈಲ್ವೆ ಸ್ಟೇಷನ್ ಅನ್ನು ನೋಡಬಹುದು ಇದು ರೈಲ್ವೆ ನಿಲ್ದಾಣ ಇದು ತುಂಬಾ ವಿಶಾಲವಾಗಿ ದೊಡ್ಡದಾಗಿರೋ ಅಂತಹ ನಿಲ್ದಾಣ ಮತ್ತೆ ಇಲ್ಲಿ ನಾವ ನಂದಿನಿ ಅಂಗಡಿ ಸಹ ಕಾಣಬಹುದು .

ನಾವು ಇಲ್ಲಿ ಒಂದು ಎರಡು ಅಂಗಡಿಗಳನ್ನ ನೋಡಬಹುದು ಒಂದು ಅಂಗಡಿಯಲ್ಲಿ ಮಕ್ಕಳಿಗೆ ಬೇಕಾಗಿರೋ ಅಂತಹ ಒಂದು ಚಾಕ್ಲೆಟ್ ಲೇಸ್ ಪ್ಯಾಕೆಟನ್ನ ತಗಲಾಕಿದ್ದಾರೆ.

ನಾವು ನೋಡಬಹುದು ಇದು ಒಂದು ಲೈಬ್ರರಿ ಬುಕ್ ಶಾಪ್ ಮತ್ತೆ ಇಲ್ಲಿ ಸಾವಿರಕ್ಕೂ ಹೆಚ್ಚು ಬುಕ್ಸ್ಗಳನ್ನೂ ಜೋಡಿಸಿದಾರೆ ಮತ್ತೆ ಒಬ್ಬ ವ್ಯಕ್ತಿ ಈ ಒಂದು ವಾರ್ ಅನ್ನೋ ಬುಕ್ ಕೈಯಲ್ಲಿ ಹಿಡ್ಕೊಂಡಿದ್ದಾನೆ.

ಮತ್ತೆ ಇಲ್ಲಿ ಅಕ್ಕಪಕ್ಕದಲ್ಲಿ ನಾವು ನೋಡಬಹುದು ಜಿಮ್ ಮಾಡುವ ಒಂದು ಉಪಕರಣಗಳು ಸಹ ಇಲ್ಲಿ ಲಭ್ಯವಿದೆ--

ಇಲ್ಲಿ ನಾವು ನೋಡಬಹುದು ಒಬ್ಬ ಇಂಜಿನಿಯರ್ ಆ ಒಂದು ಗ್ರಾನೈಟ್ಸ್ ಹಾಕ್ಕೊಲಿಕ್ಕೆ ರೋಡ ಒಂದು ರೋಡ್ ಮಾಡ್ಲಿಕ್ಕೆ ಒಂದು ಮೆಸ್ಸರಮೆಂಟ್ ತೊಗೊಂತಾಯಿದಾನೆ ಟೇಪಲ್ಲಿ .

ಮತ್ತೆ ಇಲ್ಲಿ ಕೆಲವು ವ್ಯಕ್ತಿಗಳು ಕಟಿಂಗ್ ಮಾಡ್ಸ್ಕೊಳಿಕ್ಕೋಸ್ಕರ ಕುತ್ತಿದ್ದಾರೆ ಮತ್ತೆ ನಾವು ನೋಡಬಹುದು ಈ ಬೋರ್ಡ್ ಮೇಲೆ ಒಳ್ಳೆಯ ಹೊಸ ರೀತಿಯ ಕಟಿಂಗ್ ಸಹ ಹಾಕಲಾಗಿದೆ.

ಈ ಚಿತ್ರದಲ್ಲಿ ನಾವು ನೋಡಬಹುದು ಒಂದು ಬುಕ್ ಸ್ಟಾಲ್ ಇದು ಒಂದು ಬುಕ್ ಅಂಗಡಿ ಮತ್ತೆ ಇಲ್ಲಿ ಮೂರು ಮಕ್ಕಳು ಚೈರ್ ಮೇಲೆ ಕೂತಿದ್ದಾರೆ .

ಮತ್ತೆ ಒಬ್ಬ ಮಹಿಳೆ ಕಾಫಿಯನ್ನು ಕುಡಿಯುವುದನ್ನು ನಾವು ನೋಡಬಹುದು ಇಲ್ಲಿ ಸಾವಿರಕ್ಕೂ ಹೆಚ್ಚು ಮೆಡಿಕಲ್ ಸಯನ್ಸ್ ಎಲ್ಲ ಒಂದು ಬ್ರಾಂಚೆಸ್ ಬುಕ್ಸ ಸಹ ಸೌಲಭ್ಯ ವಿದೆ .